ಇದೊಂದು ಪಾರ್ಕ್ ಅಂತ ನಾವ್ ಹೇಳ್ಬೊದು ಇಲ್ಲಿ ದಿನವೂ ಸ್ವಚ್ಛತೆಯಿಂದ ಕಾಪಾಡಿ ಬರುವ ಜನರಿಗೆ ಒಂದು ಸಂತೋಷದ ಸಮಯವನ್ನು ಕಳೆಯಬಹುದೆಂದು ನೋಡಬಹುದು .

ನಡೆದುಕೊಂಡು ಹೋಗಲು ಕಾರ್ಪೆಟ್ ನಾ ಹಾಕಿದಾರೆ ಹಾಗೆ ಪಾಟ್ನಲ್ಲಿ ಗಿಡಗಳನ್ನು ನೆಟ್ಟಿ ಆ ಹೋಗೋ ಬದಿಯಲ್ಲಿ